ಇಲ್ಲಿ ಬಹಳಷ್ಟು ಹೂವಗಳಿವೆ ಹೂವಗಳು ಬಹಳಷ್ಟು ಕಲರ್ ಕಲರ್ ಆಗಿವೆ.

ಇಲ್ಲಿ ಲೈಟ್ ಇವೆ ಫ್ಯಾನ್ ಇದೆ ಬಹಳಷ್ಟು ಸಿ_ಸಿ ಕ್ಯಾಮೆರಾ ಇದೆ.

ಇಲ್ಲಿ ಒಬ್ಬರ ಕೈಯಗೆ ನಾವು ಬೊಂಬೈ ಮಿಠಾಯಿಯನ್ನು ನೋಡುತ್ತಿದ್ದೇವೆ ಇದನ್ನು ತಿನ್ನುತ್ತಾರೆ ಇಲ್ಲಿಎಲ್ಲರೂ ಜನರು ಶಾಲನ್ನು ಹಚ್ಚಿಕೊಂಡಿದ್ದಾರೆ.

ಕಲ್ಲುಗಳಿಂದ ಕಟ್ಟುತ್ತಿದ್ದಾರೆಇಲ್ಲಿ ಬಹಳಷ್ಟು ಪ್ಲಾನಿಂಗ್ --

ಅದರ ಮುಂದುಗಡೆ ಕಂಕರು ಮತ್ತು ರೇತಿಯನ್ನು ನೋಡ್ತಾ ಇದ್ದೇವೆ.

ಹಾಗೆ ಲೈಟ್ಗಳು ಇವೆ ಇಲ್ಲಿ ಬಾಜು ಕೂತುಕೊಳ್ಳಲಿಕ್ಕೆ ಒಂದು ಚೇರ್ ಇದೆ.

ಮೇಣದ ಬತ್ತಿಯಿಂದ ದೀಪದ ಒಂದು--

ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣ್ತಾ ಇದೆ.

ಇದ ಬಿಲ್ಡಿಂಗ್ ಪೇಂಟ್ ಎಲ್ಲವನ್ನು ಹೋಗಿ ಹಳೆದೆ ಹಳೆದೆ--

ಇಲ್ಲಿ ಒಂದು ದಡವಿದೆ ದಡದಲ್ಲಿ ಫುಲ್ಲು --

ಎಲ್ಲರೂ ಚೇರ ಮೇಲೆ ಕೂತ್ತಿದ್ದಾರೆ ಹಾಗೆ ಅದರ ಜೊತೆಗೆ ಇಲ್ಲಿ--

ಇದು ಒಂದು ಫಾರೆಸ್ಟ್ ಆಗಿದ್ದು--

ಅಂದರೆ ಹೊರಗಡೆ ಟೇಲ್ಸ್ ಅದು ಹಾಕಿದ್ದಾರೆ.